ಈ ಚಿತ್ರವನ್ನು ನಾವು ಗಮನಿಸಿ ನೋಡಿದರೆ ಒಂದು ರಸ್ತೆಯನ್ನು ಕಾಣಬಹುದಾಗಿದೆ.

ಇವರ ಮಧ್ಯ ರಸ್ತೆಯಲ್ಲಿ ಹಲವಾರು ದ್ವಿಚಕ್ರ ವಾಹನಗಳನ್ನು ನಿಲ್ಲಿಸಿದ್ದಾರೆ.

ಅದರ ಮೇಲೆ ಲೈಟಿನಂದೆ ಬರೆದಿರುವ ಅಕ್ಷರಗಳನ್ನು ಗಮನಿಸಬಹುದಾಗಿದೆ.

ಇದಕ್ಕೆ ಬಿಳಿಯ ಬಣ್ಣದ ಪೈಂಟ್ ಅನ್ನು ಬಳದಿದ್ದಾರೆ.

ಇದರ ಮುಂದೆಗಡೆ ಹಲವಾರು ಕಾರು ಗಳು ಟೆಂಪೋ ಗಳನ್ನು ಸಾಲಾಗಿ ನಿಲ್ಲಿಸಿದ್ದಾರೆ.

ಅದರ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ನ ಕೆಳಗಡೆ ಬೈಕ್ ಪಾಯಿಂಟ್ ಎಂಬ ಬೋರ್ಡ್ ಅನ್ನು ಹಾಕಿದ್ದಾರೆ.